ಇಲ್ಲೆನಪ್ಪ ಅಂತ ಅಂದ್ರೆ ಬೆಡ್ ಹಾಕ್ಯಾರ ಅದ್ರ ಮೇಲೆ ವೈಟ್ ಬೆಡ್ಶೀಟ್ ಹಾಕ್ಯಾರ ಮತ್ತೆ ಒಂದು--

ಬಿಳಿ ಕಾಲರ್ ಹಳದಿ ಕಲರ್ ಕೆಂಪು ಈ ತರ ಡಿಫೆರೆಂಟ್ ಡಿಫೆರೆಂಟ್ --

ದೇವಸ್ಥಾನಕ್ಕೆ ಯಾಕ ಹೋಗೋ ಬಾ ಅಂತರ್ ಮೊನ್ನೆ ಸಹ --

ಮುನ್ಸಿಪಾರ್ಟಿ ಬರತೈತಿ ಹೋಗೋದಕ್ಕೆ ಬಕ್ಕ ನಿಮ್ ಬೆಳದ ಕಸವನ್ನು ಹಾಕ್ಬೇಕ್.

ಕೊಡ್ತವು ಅದೇ ತರ ಏನ್ ಮಾಡ್ತವಪ್ಪ ಅಂಥಾನ್ದ್ರೆ --

ಮುಸ್ಲಿಮ್ಸ್ ಏನಪ್ಪಾ ಅವ್ರ್ ಧರ್ಮವನ್ನ ಬಿಡೋದಿಲ್ಲ ಅವರು ಬಹಳ ಫಾಲ್ಲೋ ಮಾಡ್ತಾರಾ --

ತರಕಾರಿಗಳು ಆದವು ಮೂಲಂಗಿ ಬೆಂಡೆಕಾಯಿ ಟೊಮೇಟೊ ಮೆಣಸಿನಕಾಯಿ--

ಮೇಲೆ ಏನ್ ಮಾಡ್ಯಾರಪ್ಪಾ ಅಂತ ಅಂದರ ಅಡ್ಡಾಡೋಕೋಸ್ಕರ ಏನ್ ಮಾಡ್ಯಾರ--

ತೆಪ್ಸ್ ಗಳನ್ನ ಏನ್ ಮಾಡ್ಯಾರ ಮಾಡ್ಯಾರ ಈ ಟ್ರ್ಯಾಕ್ ನೋಡ್ರಿ ಎಷ್ಟು ಸ್ವಚ್ಛವಾಗೈತಿ ಎಷ್ಟು ಕ್ಲೀನ್ ಆಗೈತಿ.

ಇಲ್ಲೇ ಗಿಡಗಳು ಆದವು ಮರಗಳು ಆದವು ಇಲ್ಲೆನಪ್ಪ ಅಂತ ಅಂದ್ರೆ ತೆಂಗಿನ ಗಿಡಗಳು ಏನಪ್ಪಾ ಅಂತ ಅಂದ್ರೆ --

ಬಟ್ ನವೆನ್ ಮಾಡ್ಬೇಕಪ್ಪ ಅಂತ ಅಂದ್ರ ನಮ್ಮಲ್ಲಿರುವ ಒಂದು ಹಣವನ್ನು ಉಳಿಸಬಹುದು ಮತ್ತ --

ನಾವ್ ಪರಿಸರಕ್ಕೆ ಒಳ್ಳೇದ್ ಮಾಡ್ಬೇಕಪ್ಪ ಅಂತ ಅಂದ್ರೆ --

ಅಡ್ಡಾಡಬೇಕು ನಮ್ಮಒಂದು ಪ್ರೈವೇಟ್ ವಾಹನಗಳನ್ನು ಬಳಸುವುದನ್ನು ಕಡಿಮೆ ಮಾಡಬೇಕು ನಾವು.

ಆ ಗ್ರೌಂಡನಲ್ಲಿ ಏನಪ್ಪಾ ಅಂತ ಅಂದ್ರೆ ಹುಡುಗರು ಆಟವನ್ನು ಆಡ್ತಾ ಇದ್ದಾರೆ.

ಮೋರ್ ಮೊರೆ ಅಂದ್ರೆ ಏನಪ್ಪಾ ಅಂತಂದ್ರೆ ಕಾಲೇಜು ಡೇಸ್ ಬಹಳ ನೆನಪ್ ಆಗತೈತಿ.

ಇಲ್ಲಿ ಮಕ್ಕಳು ಏನಪ್ಪಾ ಅಂತ ಅಂದ್ರೆ ಕರಾಟಿ ಇದೆಲ್ಲಾ ಏನಪಾ ಅಂತಂದ್ರೆ ನಾರ್ತ್ ಇಂಡಿಯಾ ದಗೆ ಎನ್ಪ --

ನಮಗೆ ಎಷ್ಟು ಬೇಕು ಅಷ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪರಿಸರನ ಉಪಯೋಗಿಸ್ಕೊಬೇಕು.

ಆದರೆ ಅದನ್ ಬಿಟ್ಟು ಎಲ್ಲದಕ್ಕೂ ಏನಪ್ಪಾ ಹಾನಿ ಮಾಡ್ಕೊಂತ್ ಹೋದ್ರೆ ನಮಗೆ ಈ ತರ --

ನೀವು ಎಲ್ಲರೂ ಚೆಂದ ಒಂದ್ ಒಳ್ಳೆ ಉದ್ಯೋಗ ಹೋಗಿ--

ಇಲ್ಲಿ ಎಲ್ಲರೂ ಎಂಪೋ ಬಟ್ಟೆಗಳನ್ನು ಇಸ್ಕೊನಕೆ ಬಂದು ಕುಂತಿರುವ ಹಾಗೆ ಇದೆ ಅಂತ ಹೇಳ್ಬಹುದು.

ಆಮೇಲೆ ಇವು ಕೆಲವ್ ಗ್ಲಾಸ್ ಅಂತ ಅಂದ್ರೆ ಏನ್ ಮಾಡ್ಯಾರಪ್ಪಾ ಅಂದ್ರೆ ಡೆಕೋರೇಷನ್ ಅನ್ನು ಮಾಡ್ಯಾರ ಮುಂದೆ.

ಬಿಡತೈತಿ ಮತ್ತು ಹಣ್ಣು ಹೂವುಗಳು ಹಾಕವು ಮತ್ತೆ ಕಾಯಿಗಳನ್ನ ಬಿಡತೈತಿ.